ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ದೊಡ್ಡದಾದ ಕೋಣೆಯು ಕಾಣಿಸಬಹುದು.

ಅವುಗಳಲ್ಲಿ ಬೈಕ್ ಆಟೋ ಸೈಕಲ್ ಕಾರ್ ಇನ್ನಿತರ ವಾಹನಗಳನ್ನು ನಿಲ್ಲಿಸಿದ್ದಾರೆ.

ಇದು ಬಿಳಿ ಬಣ್ಣದಿಂದ ಕೂಡಿದೆ ಈ ಪಾರ್ಕ್ ಮಧ್ಯದಲ್ಲಿ ಒಂದು ಚಿಕ್ಕ ದಾರಿ ಇದೆ ಆ ದಾರಿ ಮೇಲೆ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ಕಟ್ಟಡವು ಕಾಣಿಸಬಹುದು ಆ ಕಟ್ಟಡವು ಜಿಮ್ ಆಗಿದೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಅನೇಕ ಜನರು ಒಂದು ಕಟ್ಟಡದ ಮುಂಭಾಗದಲಿ ನಿಂತಿದ್ದಾರೆ.

ಬ್ಯಾಂಕ್ ನ ಮುಂಭಾಗದಲ್ಲಿ ಗ್ಲಾಸ್ ಗಳಿಂದ ಕುಡಿದ ಒಂದು ಡೋರ್ ಇದೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ಕಟ್ಟಡವು ಕಾಣಿಸಬಹುದು ಈ ಕಟ್ಟಡವು ಒಂದು ಮೀನಿನ ಕಟ್ಟಡವಾಗಿದೆ ಈ--

ಈ ಜಿಮ್ ಒಳಗೆ ಅನೇಕ ವಸ್ತುಗಳನ್ನ ನೋಡಲು ಕಾಣಬಹುದು ಅನೇಕ ಡಂಬ್ಲೆಸ್ ಗಳನ್ನ ಸಹ ಇಟ್ಟಿದಾರೆ.

ಈ ಚಿತ್ರದಲ್ಲಿ ನಮಗೆ ನೋಡಲು ಒಂದು ದೊಡ್ಡದಾದ ಥೀಯೇಟರ್ ಗಳು ಕಾಣಿಸಬಹುದು ಈ ಥಿಯೇಟರ್ ಅಲ್ಲಿ ಬೋರ್ಡ್ ಮೇಲೆ ಎಸ್_ಬಿ_ಐ ಲೈಫ್ ಎಂದು ತೋರಿಸಿದ್ದಾರೆ.

ಇದು ಅತ್ಯಂತ ಸುಂದರವಾಗಿ ಲೈಟ್ ಗಳಿಂದ ಕಂಗೊಳಿಸುತ್ತಿದೆ ಈ ಇದರ ಸುತ್ತಲು ಚಿಕ್ಕ ಪುಟ್ಟ ಸಸ್ಯಗಳನ್ನ ಬೆಳೆದಿವೆ.